ಬೆಡ್ ಶೀಟನ್ನ ಹೊದ್ದುಕೊಂಡು ಇದರೆ ಮತ್ತೆ ಒಂದು ಟೇಬಲ್ ತರ ಎಲ್ಲ ಕೂಡ ಇದೆ. ನೋಡೊಕ್ಕೆ ಬೆಡ್ ಶಿಟುಗಳು ಕೂಡ ತುಂಬಾ ಇದೆ ಇಲ್ಲಿ ಕೆಳಗಡೆ ಹಾಯಿಸಿದರೆ ತಟ್ಟೆ--

ಈಕಡೆ ಒಂದು ಮರತರ ಎಲ್ಲ ಕೂಡ ಇದವೆ ನೋಡೋದಿಕ್ಕೆ ಒಂದು ಕಲರ್ ಕಲರ್ ಅಗಿರತಕಂತ ಒಂದು ಮುಜವ ಬಟ್ಟೆ ಎಲ್ಲ ಇದೆ.